ಇದ್ ನೋಡಿ ಬಹಳ ಖುಷಿ ಆಗುತ್ತೆ ಮಕ್ಕಳು ಎಲ್ಲ ಇದು ನೋಡಿ ಆಟ ಆಡ್ಬಹುದು.

ಹುಹೆನ್ ಸಲೂನ್ ಅಂಗ್ಡಿ ಹೊಯ್ ಏನೋ ಅಪ್ಪ ಇದೇನ್ ತಿಳಿಯಕ್ಹತ್ತೆಲಾ.

ಅದ ಹಳೆ ಬೆಡ್ಶೀಟ್ ಹಳೆ ಕವಿದಿ ಚರ್ಮ್ನ ಗಿರ್ಮ್ ಹಾಕ್ತಾರಾ. ಏನ್ ಅಂತ ಮಾತಾಡುದ್ ಮರ್ರೆ ಅವನೌನ್ ಹಡಾ.

ಇದು ಗಿಡ ಅದವೋ ಏನೋ ಓಟ್ ಗೋತಗತಿಲ್ಲೋ ಮಾರಾಯ ಹೆಂತಾದ್ರೆ ಐಯ್ತ್ ಇದ.

ಇದು ಯಾಕೋ ನೋಡಿದ್ರ ನಂಬುದು ಇದು ಕನ್ನಂಗ್ ಕಾಣುತ್ತೆ ಇದು ಯಾವ್ದು ವಿಷಯ--

''ಸಹನಾ ಜೋಸೆನ್ ಅಂತ ಐತಿ ಒಂದ್ ನಾಟುರ್ಸ್ ಬೋರ್ಡ್ ಐತಿ ಟ್ವೆಂಟಿ ಫೋರ್ ಹೌರ್ಸ್ ಅಂತ.''

ಅಲ್ಲಿ ಹೋಗ್ಬೇಕು ಏನ್ ಮಾಡ್ತಾನೋ ಹತ್ ಸಾವಿರ ರೂಪಾಯಿ ಬೇಕು ಹಾಕಿದ್ರೆ ಸ್ವಲ್ಪ ನೀವು ಚೆಲೋ ಆಗುತ್ತ ನಾವ್ ಹೋಗ್ಬಿಡ್ತಿವಿ ನಾಳೀಗೆ.

ಟೈಟ್ ಮಾಡಾಕ ಹತನ ಲೂಸ್ ಮಾಡಾಕ ಹತನ ಮುಂದ್ ಅದಕ್ಕ--